ನೋಡಕೆ ಹಾ ಚೆನ್ನಾಗಿರುತ್ತೆ ಇವಿನಿಂಗ್ ಟೈಮ್ ಲಿ ಆಗಿರ್ಬೋದು ಕಾಮನಬಿಲ್ಲು ಆ ತರ ಸೂರ್ಯ ಮುಳುಗೋದಾಗಿರಬಹುದು--

ಇದು ಒಂದ್ ಇದು ಬಂದ್ಬಿಟ್ಟು ಡಾನ್ಸ್ ಕಲಿಸ್ತಾ ಇರೋ ಯಾರೋ ಮೇಡಂ .

ಇವರು ನೋಡ್ತಾ ಇದಾರೆ ಹುಡುಗರೆಲ್ಲ ನೋಡಿ.

ಇದು ನನಗೆ ಅನಸಿದ ಮಟ್ಟಿಗೆ ಹೆಣ್ಮಕ್ಕಳು ಪಾರ್ಲರ್ ಗೀರ್ಲರ್ ಅಂತ ಶೇವಿಂಗ ಮಾಡ್ಕೊಳ್ಳೋದು.

ಹೂವಿನ ಹಾರ ಎಲ್ಲ ಹಮ್ ಒಳ್ಳೆದಕ್ಕೂ ಬರುತ್ತೆ ಕೆಟ್ಟದಕ್ಕೂ ಬರುತ್ತೆ ಕೆಟ್ಟದಕ್ಕನ್ನೋದು ಏನು ಇಲ್ಲ ಇದು ಸತ್ತಾಗ ಉ ಹ್ ---

ಸಟ್ಟಗನು ಯೂಸ್ ಆಗುತ್ತೆ ಒಳ್ಳೇದಕ್ಕೆ ಮನೆಯಲ್ಲಿ ಯೂಸ್ ಆಗುತ್ತೆ ಚೆನ್ನಾಗಿರುತ್ತೆ ಒಂದು ಹೂವಿನ ಹಾರ .

ಡಿಸೈನ್ಸ್ ಅಂದ್ರೆ ಚಂದದಿಂದ ಅಲಂಕಾರ ಮಾಡಿರೋತಕ್ಕಂತಹ ಮಕ್ಕಳುಗಳು.

ಇದು ಒಂದು ಶಕ್ತಿಧಾಮ ಅಂತ ಹೇಳಬಹುದು.

ಇದು ಒಂದು ಕಿರಾಣಿ ಅಂಗಡಿ ಅಂಗಡಿಯಲ್ಲಿ ಬುಕ್ ಗಳು ದೇವರ ಫೋಟೋ ಗಳು ಆ ಸ್ಪೈಡರ್ ಮನ್ಸ್ ಆವು ಇವು ಎಲ್ಲ ಸಿ ಸಿಕ್ತಾಕ್ಕಂತ ಒಂದು ಅಂಗಡಿ .